ಸೊ ನಾವು ಇಲ್ಲಿ ನೋಡತಿರಬಹುದು ಯಾವರೀತಿ ಒಂದು ರಿಸೆಪ್ಷನ್ ವ್ಯೂ ಕಾಣುಸ್ತಿದೆ ಅಂತ ಸೊ ನಾವು ಇಲ್ಲಿ ನೋಡಬಹುದು ಸ್ಟೇಜ್ ಮೇಲೆ ಯಾವರೀತಿ ಹುಡುಗ ಹುಡುಗಿ ಸೋಫಾ ಮೆಲೆ ಕುತಿದರೆ ಅಂತ ನಂತರ ನೋಡಬಹುದು ಇಲ್ಲಿ ಎಷ್ಟೊಂದು ಜನ ಯಾವರೀತಿ ಕುತುಕೊಂಡಿದರೆ.

ನಂತರ ನೋಡಬಹುದು ಇದು ಯವರೀತಿ ಚಿಕ್ಕವರಿಂದ ಹಿಡಿದು ದೊಡ್ಡವರುವರಗು ಮಕ್ಕಳು ನಂತರ ದೊಡ್ಡವರು ಎಲ್ಲರು ಇಲ್ಲಿ ನೋಡತಿರಬಹುದು.

ಒಂತಾರ ನೋಡ್ತಿರ್ಬದು ಮೇಲೆಗಡೆ ಯಾವ ರೀತಿ ಲೈಟ್ ಹಾಕಿದರೆ ಅಂತ ಒಂತಾರ ಬುಟ್ಟಿಯನ್ನ ಎಲ್ಲ ಇಟ್ಟಿರೋದುನ್ನ ಕೂಡ ನಾವು ಇಲ್ಲಿ ನೋಡಬಹುದು.